ಈ ಚಿತ್ತದಲ್ಲಿ ಕಾಣಿಸಿರು ಹಾಗೆ ಇದು ಒಂದು ಗುಡ್ಡವಾಗಿದೆ.

ಆಗೋ ಗುಡ್ಡದ ಮೇಲೆ ಒಬ್ಬ ವ್ಯಕ್ತಿ ನಿಂತುಕೊಂಡಿದ್ದಾನೆ.

ಅದರ ಪಕ್ಕದಲ್ಲಿ ಹಲವರು ಗಿಡಗಳು ಕಾಣುತ್ತಿವೆ ಒಬ್ಬ ವ್ಯಕ್ತಿ ಕುಳಿತುಕೊಂಡು ಕೆಲಸ ಮಾಡುತ್ತಿದ್ದಾನೆ ಒಂದು ಪುಟ್ಟಿಯು ಕಾಣುತ್ತಿದೆ ಹಲವರು --

ಇಲ್ಲಿ ಒಂದು ಪೋಸ್ಟರ್ ಹಾಕಿದ್ದಾರೆ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್ ಕೊಪ್ಪಳ ಎಂಬ ಬೋರ್ಡ್ ಕಾಣುತ್ತಿದೆ.

ಬ್ರೌನ್ ಕಲರ್ ನ ಚೇರ್ ಗಳನು ಇಟ್ಟಿದ್ದಾರೆ ಹಾಗೂ ದೊಡ್ಡದಾದ ಎರಡು ಕಿಡಕಿ ಕಾಣುತಿವೆ.

ಪ್ಲೇಟ್ ಅನ್ನು ಇಟ್ಟಿದ್ದಾನೆ ಆ ವ್ಯಕ್ತಿಯು ಬ್ಲಾಕ್ ಅಂಡ್ ಪಿಂಕ್ --

ತಬಲಗಳು ಕಾಣುತ್ತಿವೆ ಪಕ್ಕದಲ್ಲಿ ಒಂದು ದೊಡ್ಡದಾದ ಫ್ಯಾನು ಸೌಂಡ್ ಮಷೀನ್ .

ಕಾಣುವಂತೆ ಇದು ಒಂದು ದೊಡ್ಡದಾದ ವಿಶಾಲವಾದ ಪ್ರದೇಶವಾಗಿದ್ದು ಇಲ್ಲಿ ಸ್ವಲ್ಪ ದೂರದಲ್ಲಿ ಗುಡ್ಡ ಕಾಣುತ್ತಿದೆ.

ಫ್ಲವರ್ ತರ ಡಿಸೈನ್ ಮಾಡಿದರೆ ಹಾಗೂ ಕೇಕಿ ನ ಹಿಂದೆ ಒಂದು ಸೋಫಾ ಸೆಟ್ ಕಾಣುತ್ತಿದೆ ಆ.

ಪೆನ ಬಟ್ಟೆಗಳು ಕಾಣುತ್ತಿವೆ ಇವುಗಳನ್ನು ಸಾಲಾಗಿ ಜೋಡಿಸಿದ್ದಾರೆ.

ಗಣೇಶನ ಮೂರ್ತಿಗಳು ಕಾಣುತ್ತಿದೆ ಹಾಗೂ ಒಬ್ಬ ಹುಡುಗನು ಕುಳಿತುಕೊಂಡು--